ಈ ಚಿತ್ರದಲ್ಲಿರುವುದು ಒಂದು ಚಿಕ್ಕದಾದ ಆಸ್ಪತ್ರೆ.

ಈ ಚಿತ್ರದಲ್ಲಿ ನೀಲಿ ಬಣ್ಣದ ಡ್ರಮ್ ಗಳನ್ನು ಇಡಲಾಗಿದೆ.

ಈ ಚಿತ್ರದಲ್ಲಿ ದೇವಸ್ಥಾನದ ಮುಂದೆ ನೀಲಿ ಮತ್ತು ಹಸಿರು ಬಣ್ಣಗಳ ಮ್ಯಾಟ್ ಗಳನ್ನು ಹಾಕಲಾಗಿದೆ

ಈ ಚಿತ್ರದಲ್ಲಿರುವುದು ಒಂದು ದೊಡ್ಡದಾದ ಸಿನಿಮಾ ಮಂದಿರ.

ಈ ಚಿತ್ರದಲ್ಲಿ ಹಲವು ಕೆಂಪು ಬಣ್ಣದ ಚೇರುಗಳು ಜೋಡಿಸಲಾಗಿದೆ.

ಯುವಕ ಯುವತಿಯರು ನಿಂತಿದ್ದಾರೆ ಯುವಕರು ಚೇರಿನ ಮೇಲೆ ಕೂತಿದ್ದಾರೆ.

ಈ ಚಿತ್ರದಲ್ಲಿ ಇರುವುದು ಒಂದು ಮಕ್ಕಳು ಆಟ ಆಡುವ ಮೈದಾನ.

ಅದರ ಪಕ್ಕದಲ್ಲಿ ಶುದ್ಧ ಕುಡಿಯುವ ನೀರು ಇದೆ.

ಮೈದಾನದ ಎದುರುಗಡೆ ದ್ವಿಕಾ ದ್ವಿಚಕ್ರ ವಾಹನ ನಿಲ್ಲಿಸಿದ್ದಾರೆ.

ಈ ಚಿತ್ರದಲ್ಲಿ ಟಿ_ವಿ ಮತ್ತು ಗಡಿಯಾರವನ್ನು ಗೋಡೆಗೆ ನೇತು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಬಿಳಿ ಬಣ್ಣದ ಪರದೆ ಇದೆ.

ಈ ಖಾಲಿ ಜಾಗದಲ್ಲಿ ಕೆಲವು ಯುವಕರು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಹಲವು ಏಸುವಿನ ಚಿತ್ರಗಳನ್ನು ಗೋಡೆ ಮೇಲೆ ಅಂಟಿಸಿದ್ದಾರೆ.

ಈ ಚಿತ್ರದಲ್ಲಿರುವುದು ಒಂದು ದೊಡ್ಡದಾದ ಆಟದ ಮೈದಾನ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಸಮುದ್ರ ಇದೆ.

ಈ ಸಮುದ್ರದ ಸುತ್ತಮುತ್ತ ಮರ ಗಿಡಗಳು ಇವೆ.

ಆ ಕಂಬದ ಪಕ್ಕದಲ್ಲಿ ಹಸಿರು ಮರ ಇದೆ.

ಈ ಅಂಗಡಿಯ ಎದುರುಗಡೆ ಗುಲಾಬಿ ಮತ್ತು ಬಿಳಿ ಬಲೂನ್ಗ ಳನ್ನು ಅಲಂಕರಿಸಲಾಗಿದೆ.

ಈ ಚಿತ್ರದಲ್ಲಿ ಇರೋದು ಒಂದು ದೊಡ್ಡದಾದ ಸಮುದ್ರ.

ಮತ್ತು ಎರಡು ಮರದ ಚಕ್ರವನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಎರಡು ಜನ ತೆಪ್ಪವನ್ನು ಹಿಡಿದಿದ್ದಾರೆ.

ಇದು ಒಂದು ಬಸ್ಸಿನ ನಿಲ್ದಾಣ ಈ ನಿಲ್ದಾಣದಲ್ಲಿ ಒಂದು ಬಸ್ಸು ನಿಂತಿದೆ.

ಇದು ಬಟ್ಟೆಯ ಅಂಗಡಿ ಹಲವು ತರದ ಚಿಕ್ಕ ಮಕ್ಕಳ ಬಟ್ಟೆಗಳನ್ನು ಇಡಲಾಗಿದೆ.

ಹಸಿರು ಬಣ್ಣದ ಕಂಬವನ್ನು ಇಟ್ಟಿ ಅದರ ಮೇಲೆ ಗಡಿಯಾರ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಕೆಂಪು ಮೇಜಿನ ಮೇಲೆ ದೊಡ್ಡ ದೊಡ್ಡದಾದ ಅ ಮೂಟೆ ಕಟ್ಟಿರುವ ಚೀಲಗಳನ್ನು ಜೋಡಿಸಲಾಗಿದೆ ಈ--

ಈ ಚಿತ್ರದಲ್ಲಿರುವುದು ಒಂದು ದೊಡ್ಡ ಅಂತಸ್ತಿನ ಕಾಲೇಜು ಕಟ್ಟಡ.

ಈ ಚಿತ್ರದಲ್ಲಿ ಕಾಲೇಜು ಮುಂಭಾಗ ಹಸಿರು ಬಣ್ಣದ ಮರಗಳ ಎಲೆಗಳು ಇದಾವೆ.

ಈ ಚಿತ್ರದಲ್ಲಿ ಓಡಾಡೊ ರಸ್ತೆ ಇದೆ.

ಈ ಚಿತ್ರದಲ್ಲಿ ಹಣವನ್ನು ಪಡೆಯುವ ಕಟ್ಟಡದ ಮೇಲೆ ನೀಲಿ ಮತ್ತು ಹಸಿರು ಬಣ್ಣದ ನಾಮ ಫಲಕವನು ಹಾಕಿದ್ದಾರೆ.